ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದರೆ ಒಂದು ಸುಂದರವಾದ ಪ್ರಕೃತಿ ಆ ಪ್ರಕೃತಿಯಲ್ಲಿ ಬೆಟ್ಟ ಗುಡ್ಡಗಳು ಕಾಣುತ್ತಿದೆ.

ಇದರಲ್ಲಿಹೊಸ ಹೊಸ ಶೋ ಗಿಡಗಳನ್ನ ನೆಟ್ಟಿದ್ದಾರೆ ಇದರಿಂದ ನೋಡಲು ಪ್ರೇಕ್ಷಕರಿಗೆ ಉಲ್ಲಾಸ ಉಂಟಾಗುತ್ತದೆ.

ಅದಕ್ಕೆ ಹಲವಾರು ಲೈಟುಗಳಿಂದ ಅಲಂಕರಿಸಿದ್ದಾರೆ ಮುಂಭಾಗದಲ್ಲಿ ನಾಲ್ಕು ಬೈಕ್ ಗಳು ಸಹ ಇಲ್ಲಿದೆ.

ನೀರು ಧುಮುಕುವ ಕಾರಂಜಿಯನ್ನು ಏರ್ಪಡಿಸಿದ್ದಾರೆ ಇದನ್ನು ನೋಡಲು ಎಲ್ಲಾ ಜನರು ಸಹ ಆಕರ್ಷಿತವಾಗಿ ನೋಡುತ್ತಿದ್ದಾರೆ.

ಹಾಗೆಯೇ ಕಸವನ್ನು ಹಾಕಲು ಕಸದ ಬುಟ್ಟಿ ಇದೆ ಅದೇರೀತಿ ದೊಡ್ಡದೊಡ್ಡ ಹಚ್ಚ ಹಸಿರಿನಿಂದ ಕೂಡಿರುವ ಮರಗಳು ಇವೆ.